ಒಂದು ತೋಪನ್ನು ಕರಿ ಬಣ್ಣದಿಂದ ಬಳಿದಿದ್ದಾರೆ ಬಿನ್ನ ಬಿನ್ನ ದ ತೋಪುಗಳನ್ನು ಫಲಕದ ಮೂಲಕ ಅಂಟಿಸಿದ್ದಾರೆ.

ಇದು ಒಂದು ಸಣ್ಣ ಮಾರುಕಟ್ಟೆಯ ಚಿತ್ರವಾಗಿದೆ ಇಲ್ಲಿ ಬಹಳಷ್ಟು ಅಪಾರ್ಟ್ಮೆಂಟ್ಸ್ಗಳು ಇವೆ ಅಪಾರ್ಟ್ಮೆಂಟ್ಸ್ಗನ ತಳಗಡೆ --

ಹೋಲದ ಹಿಂದುಗಡೆ ಬೆಟ್ಟಗುಡ್ಡಗಳು ಕಾಣುತ್ತಿವೆ ಹೊಲದ ಬಾಜು ಒಂದು ರೊಡು ಇದೆ.

ನದಿಯ ಹತ್ತಿರ ಒಂದು ರೋಡ್ ಕೂಡ ಇದೆ ಅದರ ಆಜು ಬಾಜುಗಡೆ ಒಂದು ಬ್ರಿಡ್ಜನ್ನು ಕೂಡ ಮಾಡಿದ್ದಾರೆ.

ಇಲ್ಲಿ ಒಂದು ಸಣ್ಣದಾದಂತಹ ಗಾರ್ಡನ್ ಇದೆ ಇಲ್ಲಿ ಫುಟ್ಪಾತ್ ಕೂಡ ಇವೆ ಇಲ್ಲಿ ಸಣ್ಣ ಸಣ್ಣ ಮರಗಳು ದೊಡ್ಡ ದೊಡ್ಡ ಮರಗಳು ಕೂಡ ಇವೆ.

ಇಲ್ಲಿ ಹಿರಿಯರು ನಮಾಜನ್ನು ಮಾಡಿಸಲು ಒಂದು ಬೆಡ್ಡ್ ಶೀಟ ನ್ನು ಮುಂದುಗಡೆ ಹಾಸಿದ್ದಾರೆ.

ನೋಡಲು ತುಂಬ ಆಕರ್ಷಕವಾಗಿ ಕಾಣುತ್ತಿದೆ ಇಲ್ಲಿ ಯಾರು ಕೂಡ ಇಲ್ಲ ಕೋಲೇಜಿ ನ ಮುಂದುಗಡೆ ಎರಡಿ ಬೈಕು ಗಳು ನಿಂತುಕೊಂಡಿವೆ.

ಇದು ಒಂದು ಗುಡ್ಡ ಈ ಗುಡ್ಡ ನೋಡಲಿಕ್ಕೆ ತುಂಬ ಆಕರ್ಷಣೀಯವಾಗಿ ಕಾಣುತ್ತಿದೆ ಗುಡ್ಡದ ಬಾಜು --

ಇದು ಒಂದು ಮದುವೆಯ ಮಂಟಪವಾಗಿದೆ ಮದುವೆಯ ಮಂಟಪವನ್ನು ಬಹಳ ಸುಂದರವಾಗಿ ಅಲಂಕರಿಸಿದ್ದಾರೆ.

ತಲೆಯ ಮೇಲೆ ಒಂದು ಕಿರೀಟವನ್ನು ಹಾಕಿದ್ದಾರೆ ಹಕ್ಕಿಯ ಅಕ್ಕ ಪಕ್ಕ ಎರಡು ಮರಗಳನ್ನು ಮಾಡಿ ಇಟ್ಟಿದ್ದಾರೆ ಅದು ನೋಡಲು ತುಂಬ ಆಕರ್ಷ್ಕವಾಗಿ ಕಾಣುತ್ತಿದೆ.

ಇಲ್ಲಿ ಅಂಗಡಿಯ ಮೇಲೆ ಅಮರ್ ಜ್ಯೋತಿ ಎಂದು ಇಂಗ್ಲೀಷ್ ಮತ್ತು ಕನ್ನಡ ಅಕ್ಷರದಲ್ಲಿ ಬರೆದಿದ್ದಾರೆ.

ಇದು ಒಂದು ದೇವಸ್ಥಾನವಗಿದೆ ಆ ದೇವಸ್ಥಾನವು ಕಲ್ಲಿನಿಂದ ಮಾಡಲ್ಪಟ್ಟಿದೆ ಇಲ್ಲಿ ಒಂದು ಅ --

ಇದರನ್ನು ಒಂದು ಟೇಬಲಿನ ಮೇಲೆ ಇಟ್ಟಿದ್ದಾರೆ ಇಲ್ಲಿ ಹುಡಿಗಿಯ ಹುಡುಗರ ಸೀರೆಗಳನ್ನು ಮೇಲಿನ ಎರಡು ಕಪಾಟಿನಲ್ಲಿ ಮತ್ತು --

ಅದರಲ್ಲಿ ಒಂದು ಲೈಟಿನ ಕಂಬ ಕೂಡ ಇದೆ ಕುಡಿಲಿಕ್ಕೆ ನೀರಿನ ಒಂದು ನಳ ಕೂಡ ಇದೆ ರೈಲ್ವೆ ಸ್ಟೇಷನ್ ನ ಹಿಂದೆ ಒಂದು ಮನೆ ಇದೆ ಮನೆಯ ಮೇಲೆ ಎರಡು --

ಅದರ ಮುಂದುಗಡೆ ಬಹಳಷ್ಟು ಜನರು ಕುಳಿತುಕೊಂಡಿದ್ದಾರೆ ಇಬ್ಬರು ಕಂಪ್ಯೂಟರಿ ನಲ್ಲಿ ಏನೊ ನೋಡುತ್ತಿದ್ದಾರೆ ಒಬ್ಬ ಮನುಷ್ಯ ಚಾದರನು ಪೂರ್ತಿಯಾಗಿ --

ಹೊಚ್ಚಿಕೊಂಡಿದ್ದಾನೆ ಆಕ್ ಸರಸ್ವತಿಯ ಫೊಟೊ ಮುಂದುಗಡೆ ಹಣ್ಣು ಹಂಪಲುಗಳು ಉದ್ದಿನ ಕಡ್ಡಿಗಳನ್ನು ಹಚ್ಚಿದ್ದಾರೆ.

ಇದು ನದಿಯ ನೋಟವಾಗಿದೆ ನದಿಯಲ್ಲಿ ಎರಡು ದೋಣಿಗಳು ನಿಂತುಕೊಂಡಿದೆ ಇಲ್ಲಿ ಎರಡು ಕುಳಿತುಕೊಳ್ಳಲು ಕಟ್ಟಿಗಳು ಇದೆ ಎರಡು ಕಂಬಗಳು ಇವೆ.

ಅದರ ಬಾಜು ವಯರ್ ಅದು ಲೈಟಿನ ವಯರ್ ಕೂಡ ಹಾಕಿದ್ದಾರೆ ಇಲ್ಲಿ ಬ್ಯಾಟರಿಗಳು ಕೂಡ ಇವೆ.

ಇಲ್ಲಿ ಮನುಷ್ಯರು ಕೆಲಸವನ್ನು ಮಾಡುತ್ತಿದ್ದಾರೆ ಮನುಷ್ಯರು ಸ್ಲೇಪನ್ನು ಹಾಕುತ್ತಿದ್ದಾರೆ ಇಲ್ಲಿ ಕಡಿ ಮತ್ತು ತಂತಿಗಳನ್ನು --

ಇಲ್ಲಿ ಫುಟ್ ಪಾತ್ ಕೂಡ ಇದೆ ಇಲ್ಲಿ ಗೇಟ್ ಗಳು ಕೂಡ ಇವೆ ಮತ್ತು ಒಂದು ದೊಡ್ಡ ದಾದಂತಹ ಲೈಟಿನ ಕಂಬ ಕೂಡ ಇದೆ.

ಇದು ಒಂದು ರೈಲ್ವೇ ಸ್ಟೇಷನ್ ಆಗಿದೆ ಇಲ್ಲಿ ರೈಲ್ವೇ ಸ್ಟೇಷನ್ ಅಲ್ಲಿ ಒಂದು ಟ್ರೈನ್ ನಿಂತುಕೊಂಡಿದೆ ಇಲ್ಲಿ ಕೂರಲಿಕ್ಕೆ ಚೇರ್ಗಳು ಇದೆ ಸ್ವಲ್ಪ ಜನರು --

ಡ್ಯಾಮಿನ ಬಾಗಿಲುಗಳನ್ನು ಓಪನ್ ಮಾಡಿದ್ದಾರೆ ಡ್ಯಾಮಿನ ನ ಮೇಲೆ ಒಂದು ರಸ್ತೆ ಕೂಡ ಇದೆ ಇಲ್ಲಿ ಬೆಟ್ಟಗಳು ಇವೆ.

ಕಂಬಿನ ಹತ್ತಿರ ಒಬ್ಬ ಅಜ್ಜ ಹೋಗುತ್ತಿದ್ದಾನೆ ಇಲ್ಲಿ ಮರಗಳು ಕೂಡ ಕಾಣುತ್ತಿದೆ ಇಲ್ಲಿ ಒಂದು ಚೆನ್ನಮ್ಮನ ಮೂರ್ತಿ ಕೂಡ ಇದೆ.